ಫೋನ್ ಅದ ಮತ್ತು ಟೆಲಿಫೋನ್ ಅದ ಮತ್ ಬಟನ್ಸ್ ಅವ ಲೈ --

ಮತ್ತು ಅಲ್ಲಿ ಮಂದಿ ಮನ್ಶರ್ ನಿಂತರೆ ಅವರು ವೈಟ್ ಕಲರ್ ಗೌನ್ ಮತ್ತು ಎಲ್ಲೋ ಕಲರ್ ವೇಲ್ ಹಾಕ್ಕೊಂಡವರ.

ಅಲ್ ಕೆಳಗಡೆ ಕ ಗ್ವಾಡಿ ಕೆಳ ಗ್ವಾಡಿ ಮ್ಯಾಗ ಒಂದು ಫ್ರೇಮ್ ಅದ ಅದ್ರ ಕೆಳಗೆ ಬೆಟರ್ನ್ಸ್ ಅವ ಅದ್ರ ಕೆಳಗಡೆ ಬ್ಲಾಕ್ ಟೈಲ್ಸ್ ಅವ ಮತ್ತಂದ್ರೆ ಅವು ಕೂಡವು ಅವು ಟೇಬಲ್ಸ್ ಅವ ಅದ್ರಮೇಬಿ ಬಲೂನ್ಸ್ ಅವ ಮತ್ತಂದ್ರೆ ಇಬ್ಬರು ಹುಡುಗ್ರು ಡ್ಯಾನ್ಸ್ ಮಾ --

ಒಬ್ಬ ನಿಂತಾನ ಗಿಡುಗೋಳವ ಮತ್ತ್ ಗೇಟ್ ಅದ ಒಂದ್ ಒಳಗ ಹೊಗಲಾಕ್.

ಇದು ಒಂದು ಅರ್ವೀ ದುಃಖಾನ್ ಅದ ಮತ್ತೆ ಅಲ್ಲಿ ಒಳ್ಗಿನ ಫ್ಯಾನು ಗಾಳಿ ಬರ್ಬೆಕ್ ಅಂಥ ಹಚ್ಚಿಂದಾವ --

ಇಲ್ ಇಲ್ ಇಕಡ ಸೈಡಿ ಗಂತಂದ್ರ ಕರೆಂಟ್ ಡಿಪಾಸಿಟ್ ಅದ ಮತಂದ್ರ ಲೈಟ್ಸ್ ಅವಾ ಫ್ಯಾನ್ ಅದ ಸಿ_ಸಿ_ಟಿ_ವಿ ಕ್ಯಾಮೆರಾ ಕಾಣತ್ತಾವ.

ಮತ್ತೆ ಎಲ್ಲೋ ಕಲರ್ ಬಲೂನ್ ಮತ್ತ್ ರೆಡ್ ಕಲರ್ ಬಲೂನವ ಅಲ್ ಟೇಬಲ್ಸ್ ಅವ ಮೇಲೆ --

ಇದೊಂದ್ ಬುಕ್ ಸ್ಟಾಲ್ ಅದ ಅಲ್ಲಿ ಫ್ಯಾನ್ ಅವಾ ಲೈಟ್ ಅದ ಮತ್ತಂದ್ರೆ ಘಡಿಯದ ಮತ್ತು ಮೂವರು ತಕ್ಕೊಳಕ್ ಬಂದಾರ ಒಬ್ಬ ಕೊಳ್ಳತನ ಒಬ್ಬ ಕುಂತಾನ.